ಅದರ ಮೇಲೆ ಒಂದು ದೊಡ್ಡ ಬೋರ್ಡ ಅನ್ನು ಹಾಕಲಾಗಿದೆ.

ಅಂಗಡಿಯ ಮುಂದೆ ಒಂದು ಬೇವಿನ ಮರ ಇದೆ.

ಇಲ್ಲಿ ಒಂದು ದೊಡ್ಡ ಕಟ್ಟಡ ಇದೆ.

ಕಟ್ಟಡದ ಮುಂದೆ ಸಣ್ಣ ಸಣ್ಣ ಗಿಡಗಳು ಇವೆ.

ಇದು ಒಂದು ಬಸ್ ಸ್ಟಾಂಡ್ ಆಗಿದೆ.

ಕಾಲೇಜಿನ ಮುಂದೆ ಒಂದು ದೊಡ್ಡ ಬೋರ್ಡನ್ನು ಹಾಕಲಾಗಿದೆ.

ಇದು ಒಂದು ಊಟದ ಹೋಟೆಲ್ ಆಗಿದೆ.

ಗೋಡೆಗೆ ಒಬ್ಬ ವ್ಯಕ್ತಿಯ ಫೋಟೋ ವನ್ನು ಹಾಕಲಾಗಿದೆ.

ಈ ಮನೆಯ ಮುಂದೆ ಒಂದು ದೊಡ್ಡ ಬಯಲು ಜಾಗವಿದೆ.

ಮನೆಯ ಮುಂದೆ ಎರಡು ಮಣ್ಣಿನ ಮಡಿಕೆಗಳನ್ನು ಇಡಲಾಗಿದೆ.

ಅದರ ಮೇಲೆ ಎರಡು ಗ್ಲಾಸುಗಳು ಇವೆ ಮನೆಯ ಮುಂದೆ ನಳಗಳು ಸಹ ಇವೆ.

ಅಂಗಡಿಯ ಪಕ್ಕದಲ್ಲಿ ಒಂದು ಮನೆ ಇದೆ.

ಇಲ್ಲಿ ಒಂದು ಚರ್ಚ್ ಇದೆ ಚರ್ಚಿ ನ ಮುಂದೆ ದ್ವಜ ಇದೆ.

ಚರ್ಚಿನ ಮುಂದೆ ಹಲವಾರು ವ್ಯಕ್ತಿಗಳು ನಿಂತಿದ್ದಾರೆ.

ದೇವಿಯ ಮೂರ್ತಿಯು ಬಂಗಾರದ ಬಣ್ಣದಲ್ಲಿ ಇದೆ.

ಇಲ್ಲಿ ಒಂದು ಕೆರೆ ಇದೆ ಕೆರಯ ಪಕ್ಕದಲ್ಲಿ ಒಂದು ರಸ್ತೆ ಇದೆ.

ಅವನ ಹಿಂದೆ ಮತ್ತು ಮೇಲುಗಡೆ ಬಲೂನ್ ಗಳಿಂದ ಅಲಂಕಾರ ಮಾಡಲಾಗಿದೆ.

ಇಲ್ಲಿ ಹಳದಿ ಮತ್ತು ಕೆಂಪು ಬಣ್ಣದ ಬಲೂನ್ ಗಳು ಇವೆ.

ಇಲ್ಲಿ ಟೇಬಲ್ ಗಳು ಸಹ ಇವೆ.

ಇಲ್ಲಿ ಒಂದು ದೊಡ್ಡ ಜಾಲವನ್ನು ಹಾಕಲಾಗಿದೆ.

ಒಬ್ಬ ವ್ಯಕ್ತಿ ವಾಲಗ ಊದುತ್ತಿದ್ದಾನೆ ಇಲ್ಲಿ ಗಿಡಮರಗಳು ಇವೆ.

ವೇದಿಕೆಯ ಕೆಳಗಡೆ ಸಹ ಹಲವಾರು ವ್ಯಕ್ತಿಗಳು ಇದ್ದಾರೆ.

ಮೇಲೆ ಒಂದು ಸಿ_ಸಿ ಕ್ಯಾಮರ ಸಹ ಇ --

ಟ್ರೈನಿನ ಪಕ್ಕದಲ್ಲಿ ಕೆಲವು ವ್ಯಕ್ತಿಗಳು ಬ್ಯಾಗ್ ಹಿಡಿದುಕೊಂಡು ನಿಂತಿದ್ದಾರೆ.

ಇದು ಒಂದು ಫರ್ನಿಚರ್ ಅಂಗಡಿ ಆಗಿದೆ.

ಇಲ್ಲಿ ಲೈಟುಗಳನ್ನು ಹಾಕಲಾಗಿದೆ ಗೋಡೆಗೆ ಪೋಸ್ಟರ್ ಗಳನ್ನು ಹಚ್ಚಲಾಗಿದೆ.

ಅದರ ಒಳಗಡೆ ಬಿಳಿ ಬಣ್ಣದ ಚೀಲಗಳನ್ನು ತುಂಬಿ ಇಡಲಾಗಿದೆ.

ಹೊರಗಡೆ ಒಂದು ಲೈಟ್ ಸಹ ಹಾಕಲಾಗಿದೆ.

ಹೋಟೆಲ್ ಮುಂದೆ ಒಂದು ಬಲ್ಬ್ ಹಾಕಲಾಗಿದೆ.